ಈ ಪಿಚ್ಚರದಲ್ಲಿ ಹೇಳುವುದೇನೆಂದರೆ ಒಂದು ರೂಮ್ ಐತಿ ಆ ರೂಮಿನ ಒಳಗಡೆ ಒಂದು ಕಟ್ಟಿಗೆಯ --

ಮೂರ್ನಾಲ್ಕು ಜನ ವ್ಯಕ್ತಿಗಳು ಕೂಡ ರೋಡಿಯನ್ ರೋಡ್ ಮೇಲೆ ನಡ್ಕೋ--

ಈ ಪಿಚ್ಚರದಲ್ಲಿ ನೋಡುವುದೇನೆಂದರೆ ಒಂದು ಹೊಲ ಐತಿ ಆ ಹೊಲದ ಒಳಗಡೆ --

ಹಾಗೆ ಈ ಸೈಡಲ್ಲಿ ಗಿಡ ಮರಗಳು ಕೂಡ ಇವೆ--

ಆ ನದಿಯ ಸೈಡಲ್ಲಿ ಕಚರಾ ಕೂಡ ಇದೆ ಹಾಗೆ ಸೈಡಲ್ಲಿ--

ಕಲ್ಗಳು ಕೂಡ ಇವೆ ಹಾಗೆ ಮುಂದುಗಡೆ--

ಆ ಎದುರುಗಡೆ ಎರಡು ಫ್ರಿಡ್ಜ್ ಕೂಡ ಇವೆ ಹಾಗೆ ಕ್ಯಾರೆಟ್ ಕೂಡ ಇವೆ ಅದರ ಬಾಜುಗಡೇ --

ಒಂದು ಜಾಲಿ ಐತಿ ಆ ಜಾಲಿಯ ಮೇಲ್ಗಡೆ ಕಬೂತರ್ ಕೂಡ ಕೂತಿವೆ ನಾಲ್ಕು.